ಇಲ್ಲಿ ಕಾಣ್ತಾಇದಾವೆ ಮರಗಳು ಗೇಟ್ ಇತ್ಯಾದಿಗಳನ್ನು ಕೂಡ ಇಲ್ಲಿ ನೋಡಬಹುದು ಇಲ್ಲಿ ವಿಲ್ಲೇಜ್ ಜನರು ತುಂಬ ಹೆಚ್ಚಾಗಿ ಹೋ --

ಈ ಚಿತ್ರಣದಲ್ಲಿ ಯಾವ ರೀತಿಯಾಗಿ ನಡ್ಕೊಂಡ್ ಹೋಗ್ತಿದಾನೆ ವ್ಯಾನ್ ನಲ್ಲಿ ಎಲ್ಲ ಈ ರೀತಿಯಾಗಿ ಡೋರ್ ಗಳ್ನ ತೆಗ್ದಿದ್ದನೇ ಇಲ್ಲಿ ಒಂದು ರೀತಿಯಾಗಿ ವಸ್ತುಗಳನ್ನು ಅಂಗಡಿ ಇಂದ ಹೊರಗೆ ಇಟ್ಟಿದಾನೆ .

ಕೆಲವೊಂದಿಷ್ಟು ಅಂಗಡಿಗಳು ಇದೆ ಇಲಿ ನಾನಾ ರೀತ್ಯಾದ ಐಟೆಮ್ಸ ಗಳು ಕೂಡ ಆ ಇದೆ ಹಾಗೆ ಅಲ್ಲಿ ಒಂದಿಷ್ಟು ಚೀಲಗಳು ಕೂಡ ಇದೆ.

ಇಲ್ಲಿ ಒಂದು ರೀತಿಯಾಗೆ ಹಾಡು ಹೇಳ್ತಾನೆ ಅಥವಾ ಭಾಷಣೆ ಕೂಡ ಮಾಡ್ತಾ--

ಇದು ಒಂದು ಯೋಗ ಕ್ಲಾಸ್ ಆಗಿದ್ತು ಇಲ್ಲಿ ಈ ರೀತ್ಯಾಗಿ ಯೋಗ ಮಾಡ್ತಇರೋದನ್ನ ನಾವು ನೋಡಬಹುದು ಇಲ್ಲಿ ಒಂದು ರೀತ್ಯಾಗಿ ಎ ಸಿ ಕೂಡ ಇದೆ ಇಲ್ಲಿ ಡಿ ಏನ್ ಅಂತ ಕೂಡ ಬರ್ದಿದೆ ಇದನ್ನ ಕೂಡ ನೋಡಬಹುದು ಇದು ಕೂಡ ಚಿತ್ರದಲ್ಲಿ ಇದೆ ಇಲ್ಲಿ ಕ್ಯೂರೇಟಿನ್ ಕೂಡ ಇದೆ .